ಅವ್ರ್ ಬಂದ್ ಕೂಗ್ಲಿ ಎಲ್ಲಾ ಗೇಟ್ ಹೊಡಿಲಿ ತೆಗೀಲಿ ಶಬ್ದ ಕೇಳಿಸುತ್ತದೆ ಅದ್ರಿಂದ ಉಪಯೋಗ ಯಾರ್ ಇಲ್ಲಾ ಅಂತ್ ಹೇಳಿ ಲಕ್ನೋ ಜಲ್ದಿ ಹೋಗಕ್ಕೆ ಬರಕ್ಕೆ ನಮಗೆ ಅನುಕೂಲ ಆಗತ್ತೆ

ಇವಾಗ್ ಎಲ್ಲಿದೆ ನಿಮಿಷ ಅರ್ಧ ಗಂಟೆ ಅರ್ಧ ತಾಸ್ ಗೆ ಒಂದ್ಸಲ ಗಂಟೆ ಗೆ ಒಂದ್ಸಲ ಮಾತಾಡ್ ತಾನೇ ಇರ್ತಾರೆ ಹಗಲು ರಾತ್ರಿ ಅಷ್ಟೊಂದು ಇಂಟ್ರೆಸ್ಟ್ ಆಗತ್ತೆ ಅಹ್ ಸಂತೋಷ ಬರಲ್ಲಾ ಆಗಿಂದೇ ಚನಾಗಿರುತ್ತಿತ್ತು ಲೆಟರ್ ಬಂದದ್--

ನಮಿಗೆ ಅವ್ರಿಗೆ ಎಸ್ಟ್ ಉಪಯೋಗ ಇದೆಯೋ ನಮಿಗೆ ಅಷ್ಟು ನಷ್ಟ ನು ಇದೆ. ಎರಡಕ್ಕುನು ಇದೆ ಹೇಳಕ್ಕ ಏನ್ ಮಾಡಕ್ಕ ಆಗಲ್ಲಾ ನ ನಮ ಅವ್ರೆನ್ ಯಾರು ಕೇಳಲ್ಲಾ.